ಇದೊಂದು ಶಾಲಾ ಆಹ್ ಫೀಲ್ಡ್ ಇರ್ತಕ್ಕಂತ ಒಂದು ದೃಶ್ಯವನ್ನು ಗಮನಿಸಬಹುದು ಅಲ್ಲಿ ಶಾಲೆ ಬಿಡೋ ಸಂದರ್ಭದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂಥ ಹೇಳಿ ಆಟೋ ಗಳು ಕೂಡ ನಿಂತಿದವೆ.